ಧರಿಸಿಕೊಂಡು ಚರ್ಚ್ಗಳಲ್ಲಿ ತಮ್ಮ ಸೇವೆಗಳನ್ನು ಸಲ್ಲಿಸುವ ವ್ಯಕ್ತಿಗಳಾಗಿರುತ್ತಾರೆ. ಇವರು ಬಿಳಿ ಬಟ್ಟೆಯನ್ನು ಧರಿಸಿದ್ದಾರೆ.

ಈ ಚಿತ್ರದಲ್ಲಿ ವಿದ್ಯಾರ್ಥಿಗಳ ಬುಕ್ ಸ್ಟಾಲ್ ಆಗಿರುತ್ತದೆ ಇಲ್ಲಿ ಯುಪಿಎಸ್ಸಿ ನೋಟ್ಸ್ ಐ ಎನ್ ಜಿಒ ನೋಟ್ಸ್ ಹಲವಾರು ಪುಸ್ತಕಗಳ ಒಂದು ಮಾರಾಟದ ದೊಡ್ಡ ಪುಸ್ತಕ ಮಳಿಗೆಯಾಗಿದೆ.